ಹೌದಾ ಹೇಗೆ ಇದ್ದವರು ಈಗ ಹೋಗ್ಬೇಕಷ್ಟೆ ಎಲ್ಲಿಯಾದ್ರೂ ಹೊಗ್ತಿದ್ರೆ. ಹೌದು ಹೌದು ಎಲ್ಲರನ್ನು ಒಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಾ ನಾವು ಇದ್ದವರು ಒಂದು ನಾಲ್ಕೈದು ಜನ ಇದ್ದೇವೆ ಮತ್ತೆ ಯಾರಾದ್ರೂ ಬೇರೆಯವರು ಯಾರಾದ್ರೂ ಬರ್ತಾರಂತ ಕೇಳ್ಬೇಕಷ್ಟೆ ಹಾಗೆ ನಾವೆಲ್ಲಾ ಸೇರಿ ಒಂದು ಎಲ್ಲಿಯಾದ್ರೂ ಸ್ವಲ್ಪ ಹೀಗೆ ಕಾರ್ ಎಲ್ಲಾ ತಗೊಂಡು ಹೋಗುವ ಅಂತ ಎಲ್ಲಿಯಾದ್ರೂ ಈತರ ಚಿಕ್ಕಮಗಳೂರು . ಎಲ್ಲಿಗೆ ಹೋಗುವಂತ ನಾವ್ ಸ್ವಲ್ಪ ಈ greenery place ಹಾಗೆಂತ ಹೋಗುದಾ ಅಥವಾ ಇದು amusement park ಆತರ ಹೋಗುದಾ? ಎಲ್ಲಿಯಾದ್ರೂ ಹೀಗೆ ಒಂದು trekking ತರ ಹೋಗಿ ಒಂದ್ ಸಣ್ಣ camp ತರ ಹಾಕಿಯೆಲ್ಲಾ ಮಾಡಿ ಬರುವ ಅಂತ ಹೇಳ್ತಾ ಇದ್ದಾ ಹರೀಶ್ ಎಲ್ಲಾ.

ಎಲ್ಲಿ ಆಗ್ಬಹುದು place ಎಂತ decide ಮಾಡಿದ್ರಾ?

ಅದೇ ನಮ್ಗಲ್ಲಿ chikkamagaluru ಹತ್ರ ಒಬ್ರು uncle ಇದ್ದಾರೆ ಅವ್ರಿಗೆಲ್ಲಾ ಆಕಡೆ ಒಂದ್ ಇದೇಲ್ಲಾ ಇದೆ ಅವರಿಗೆ ಗೊತ್ತಿದೆ ಅಂದ್ರೆ camp ಎಲ್ಲಾ ಹಾಕುವ place ಒಂದ್ ಸ್ವಲ್ಪ ಗುಡ್ಡತರೆಲ್ಲಾ ಇದೆ.

ಹಾ ಹೋದ ಮೇಲೆ jolly ಮಾಡುವ ಹಾಗೆ ಉಂಟಾ ಅಲ್ಲಿ place ? ಹ ಹೌದು ಹಾಗೆ ಲೆಕ್ಕ ಹಾಕಿದ್ ಒಂದು ಎರಡು ದಿನಕ್ಕೆ ಹಾಗೆ. ಹಾ place ಉಳ್ಕೊಳೋ ಹಾಗೆ ಎಲ್ಲ ಉಂಟಾ ಜಾಗ ಉಂಟಾ ಉಳ್ಕೊಳೋ ಹಾಗೆ ಎಲ್ಲಾ? ಹಾ ಉಳ್ಕೊಳ್ಳೋ ಹಾಗೆ ಮತ್ತೆ ಮಲಗಲಿಕ್ಕೆ ಅಲ್ಲೇ ಜಾಗ ಎಲ್ಲಾ ಉಂಟು ಅಂದ್ರೆ ಅದೊಂದ್ ಸ್ವಲ್ಪ ಮನೆಯ ಮೇಲ್ಗಡೆ ಒಂದು ground ತರ ಗುಡ್ಡತರ ಎಲ್ಲಾ ಉಂಟು trekking ಮಾಡ್ಲಿಕ್ಕೆ ಎಂತ ಇಲ್ಲಾ ಯಾಕಂದ್ರೆ ಅಲ್ಲಿ road ಅಲ್ಲಿ ಅಷ್ಟು ಒಳ್ಳೆ ಇಲ್ಲಾ ಮತ್ತೆ ನಿಮ್ಗೆ ಇದು ಗಾಡಿ ಎಲ್ಲಾ ಹೋಗ್ತದೆ ಹಾಗೆ trekking ಮಾಡ್ಲಿಕ್ಕೆ ಹೆಚ್ಚ ಇಲ್ಲಾ but ನಿಮ್ಗೆ ಇದೆಲ್ಲಾ ಒಳ್ಳೆ jolly ಮಾಡ್ಬೋದು ಹಾಗೆ. Cost ಅಲ್ಲಿ ಹೋಗತಿದ್ರೆ ಎಷ್ಟಾಗಬೋದು ಅಂತ ಸ್ವಲ್ಪ ನೋಡಿಕೊಳ್ಬೇಕಲ್ಲ. ಹೌದು ಐದು ಜನಲ್ಲಾ ಹೋಗುದಲ್ಲಾ ಆಗ ನಿಂಗೆ ಹೆಚ್ಚ ಬೀಳುದಿಲ್ಲಾ ಒಬ್ರಿಗೆ ಒಂದು ಜಾಸ್ತಿ ಅಂದ್ರೆ ಒಂದು ಎಲ್ಲಾ ಸೇರಿ ಎರಡು ದಿನಕ್ಕೆ ಒಂದ್ ಐದು ಸಾವಿರ ಬೀಳ್ಬೋದು ಒಬ್ರಿಗೆ

ಹಾಗೆ ಮತ್ತೆ ಅನಿಶ್ ಇದು ಕೂಡ ಹೇಳ್ತಿದ್ದ ಅಲ್ಲಿ Dandeli ಗೆ ಲ್ಲ ಹೋಗುವಂತಾ ಅಲ್ಲಿ ಇದೆಲ್ಲಾ water sports ಎಲ್ಲ ಉಂಟಲ್ಲಾ ಹಾಗೆ.

ಅದು ಸ್ವಲ್ಪ ದೂರ ಆಗ್ತದೆ ಏನಂದ್ರೆ ನಿಮಗೆ ಬೆಳಿಗ್ಗೆ ಬೇಗ ಹೊರಟ್ರೆ ಅಲ್ಲಿ ತಲುಪುವಾಗ್ಲೇ ನಿಮ್ಗೆ ಸಂಜೆ ಎಲ್ಲ ಆಗಬೋದು.

Place ಸ cover ಮಾಡಿದ್ರಾಯ್ತು ಸ್ವಲ್ಪ. ಹೌದೌದು cover ಅಂದ್ರೆ ಹೋಗ್ಲಿಕ್ಕೆ ಅಷ್ಟು ದೂರ ಆಗ್ತದೆ ಹಾಗೆ ಬೇರೆ ಎಲ್ಲಿ

ಹಾಗೆಲ್ಲಾ ಲೆಕ್ಕಾ ಹಾಕ್ತಿದ್ದೇವೆ ನಿಂಗೆ ಅದೇ ಬರುವ ಶನಿವಾರ ಆತರೆಲ್ಲಾ free ಇದ್ದೀಯಾ ನೀನು ಈಗ ಹೋಗೂದಾದ್ರೆ.

ಹಾ ಹಾ ಹಾ ಮತ್ತೆ ಇದು ಕೂಡ price ಕೂಡ okay ಅಲ್ಲಾ. ಹಾ Okay okay ಆಗ್ಬೋದು ಆಗ್ಬೋದು. ಹ ಹ ಅಂದ್ರೆ car ನಾನ್ ಮತ್ತೆ ಅವ ಅನಿಶ್ ತರ್ತೇವೆ ಮನೆಯಿಂದ್ಲೇ so ಅದ್ರ~ ಅದ್ರದ್ದು ಬೇರೆಲ್ಲ expense share ಮಾಡಿದ್ರಾಯ್ತು ಹ ಹಾಗೆ

ಮತ್ತೆ ನಾನೆಲ್ಲ ಹೇಳ್ತೇನೆ ಏನೆಲ್ಲಾ ತರ್ಬೇಕು ಇದೆಲ್ಲಾ ಇನ್ನೊಂದು ಸಲ ಹೇಳ್ತೇನೆ ಇದ್ರದ್ದೇ.

ಸರಿ ಸರಿ ಹಾಗಾದ್ರೆ ಸಿಗುವ ನಾನ್ ಹೇಳ್ತೇನೆ

ಅಹ್ ನಾನೊಂದು ಮೊನ್ನೆ ಹೊಸ ಅಡಿಗೆ ಮಾಡಿದ್ದೆ ಅದು ಹೇಗೆ ಮಾಡಿದ್ದು ಅಂತ ನಾನು ಹೇಳ್ತೇನೆ ನಿಮ್ಗೆ. ನೀನು ನೀವು ಕೂಡ try ಮಾಡಿ ಮನೆಯಲ್ಲಿ. ಅಹ್ chicken recipe ಇದು ಕೋಳಿಯದ್ದು.

ಅಹ್ ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ಕೋಳಿ ಅನ್ನ ಕಬಾಬಿನ್ತರ ಮಾಡ್ಬೇಕು ಅಂದ್ರೆ ಮೊದಲು ಅದಕ್ಕೆ ಈ ಅಹ್ ಹಿಟ್ಟು ಯಾವುದು ಮ~ ಮೈದಾ ಹಿಟ್ಟು. ಮತ್ತೆ ಜೋಳದ ಹಿಟ್ಟು ಇದನ್ನ mix ಮಾಡಿ ಹ~ ಕಲ್ಸಿ ಅಹ್ ಆಮೇಲೆ ಅದಕ್ಕೆ ಮೊಟ್ಟೆ. ಅದಾದ್ಮೇಲೆ ಅಹ್ ಉಪ್ಪು, ಖಾರ, ಹುಳಿ ಇದೆಲ್ಲ ಸೇರ್ಸಿ mix ಮಾಡಿ. ಅದಾದ್ಮೇಲೆ ಅದಕ್ಕೆ ಕೋಳಿಯನ್ನ ಹಾಕಿ ಅದನ್ನ ಕ~ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆಯಲ್ಲಿ ಕರ್ದಾದ್ಮೇಲೆ ಅದನ್ನ ತೆಗ್ದು ಇಡ್ಬೇಕು. ಅಹ್ ಅದಾ~ ಅದಾದ್ಮೇಲೆ ನಾವು ಬೇರೇನೆ ಅದಕ್ಕೆ ಇನ್ನೊಂದು ಅಹ್ ಏನ್ ಹೇಳ್ತಾರೆ ಅಹ್ ಅದನ್ನ ಇನ್ನೊಂದು ಒಗ್ಗರ್ಣೆಗೆ ಹಾಕ್ಬೇಕಾಗತ್ತೆ. ಒಗ್ಗರ್ಣೆಗೆ ಹಾಕ್ಬೇಕುಂದ್ರೆ ಅದಕ್ಕೆ ಬೇರೆ ಬೇರೆ ಅಹ್ ಸೊತ್ತು ಬೇಕು ಅಹ್ ಅದಕ್ಕೆ ಏನ್ use . ಮಾಡ್ಬೇಕಂದ್ರೆ ಅಹ್ ಅದಕ್ಕೆ ಈ ನೀರುಳ್ಳಿ ಟೊಮೇಟೊ ಅದನ್ನೆಲ್ಲ ಅಹ್ first ಗೆ ನಾವು ತುಂಡು ಮಾಡಿ ಇಟ್ಕೊಳ್ಬೇಕು .

ಅಹ್ ಅದಕ್ಕೆ ಅಹ್ ಈ ಹುಡಿ ಹುಡಿ ಅಲ್ಲಿ ಯಾವುದು ಬೇಕು ಅಂದ್ರೆ ಅಹ್ ಮೆಣಸಿನ ಹುಡಿ ಅದಾದ್ಮೇಲೆ ಅಹ್. ಅಹ್ pepper pepper ಹುಡಿ. ಅದಾದ್ಮೇಲೆ ಅಹ್ ಅರಿಶಿನ ಹುಡಿ ಆಮೇಲೆ ಗರಂ ಮಸಾಲಾ ಹುಡಿ ಅದಾದ್ಮೇಲೆ ಅಹ್ धनिया ಹುಡಿ ಅಹ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಬೇಕಾಗ್ತದೆ. ಒಂದೊಂದು ಚಮಚ ಸಾಕು ಅಹ್ ಅದನ್ನೆಲ್ಲ ಹಾಕಿ ಅದನ್ನ ಒಗ್ಗರೆನೆಗೆ ಅಹ್ mix ಮಾಡ್ಬೇಕು. ಅದಾದ್ಮೇಲೆ ಅಹ್ ಈ ನಮ್ಮ ಕಬಾಬ್ ಎಲ್ಲ ಮಾಡಿ ಇಟ್ಟಿದ್ದೇವಲ್ಲ ಅದನ್ನ ಹಾಕಿ ಇನ್ನೊಮ್ಮೆ ಸ್ವಲ್ಪ ಅಹ್ ಕೈ ಆಡಿಸ್ಬೇಕು. ಅಹ್ ಅದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಕಾದ್ರೆ ಕುದಿಲಿಕ್ಕೆ ಇಡ್ಬೋದು.

ಅದಾದ್ಮೇಲೆ ಅಹ್ ಅದು ಮಸಾಲಾ type ಆಗತ್ತೆ. ಸ್ವಲ್ಪ ಅಹ್ ಮಸಾಲಾ type ಆಗಿ ನೀರು ಎಲ್ಲ ಸ್ವಲ್ಪ ಕಡಿಮೆ ಆಗಿ ಕಡಿಮೆ ಆಗಿ . ಅದು gravy type ಆಗ್ತದೆ. So ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು cut ಮಾಡಿದ್ದು ಇರುತ್ತಲ್ವಾ. ಅದು first ಗೆ cut ಮಾಡಿದ್ರೆ ಒಳ್ಳೇದು. ಅದಾದ್ಮೇಲೆ ಅಹ್ ಅದನ್ನ ಮೇಲೆಗೆ ಹಾಕಿದ್ರೆ ಅಹ್ ಈ recipe ready ಆಗತ್ತೆ. So ತುಂಬಾ ಅಹ್ ರುಚಿಕರವಾಗಿರುತ್ತದೆ. ಅಹ್ ನೀವು ಮನೆಯಲ್ಲಿ try ಮಾಡಿ ನೋಡಿ. ಮತ್ತೆ ನಿಮ್ಗೆ ಈ ತರ ಹೊಸ ಹೊಸ ಅಡಿಗೆಗಳ ಬಗ್ಗೆ ತಿಳಿಬೇಕಂದ್ರೆ ಅಹ್ ಪುಸ್~ ಈ ಪುಸ್ತಕಗಳಲ್ಲಿ ಕೂಡ ಸಿಕ್ತದೆ ಅಡಿಗೆಯ ಬಗ್ಗೆ. ಅದಾದ್ಮೇಲೆ ನಾವು ಈ mobile ಅಲ್ಲಿ ಕೂಡ YouTube ಅಲ್ಲಿಯೂ. ಕೂಡ ನೋಡ್ಬೋದು ಬೇರೆ ಬೇರೆ ಅಡಿಗೆ channel ಗಳೆಲ್ಲ ಇವೆ. ಅದರಲ್ಲಿ ಅಹ್ ಹೊಸ ಹೊಸ ರೀತಿಯದ್ದೆಲ್ಲ ಮಾಡ್ತಾರೆ ಮತ್ತೆ ನಾವೇ ಅಹ್ try ಮಾಡಿ ಕೂಡ ನೋಡ್ಬೋದು. ನಮ್ಮದೇ ಒಂದು ಒಳ್~ ಅಹ್ ಹೊಸ thinking ಅಲ್ಲಿ ನಾವೇ ಏನಾದ್ರು ಹೊಸ. ರೀತಿಯಲ್ಲಿ ಮಾಡ್ಲಿಕ್ಕಾಗ್ತದ ಅಂತ ಹೇಳಿ ಅಹ್ ಹೊಸ ಹೊಸ ಅಹ್ ಈ ವಸ್ತುವಿನಲ್ಲಿ ಉಪಯೋಗಿಸಿ ನಾವೇ ಮನೆಯಲ್ಲಿ ತಯಾರಿ ಮಾಡಿ ತಿನ್ಬೋದು. ಯಾಕಂದ್ರೆ ಅದು ಒಂದು ಒಳ್ಳೆದು ಅಹ್ ಆರೋಗ್ಯಕ್ಕೆ ಅಹ್ ಇನ್ನೊಂದು ಅಹ್ ta~ taste ಕೂಡ ಇರತ್ತೆ.

ಹಾಗಾಗಿ ಅಹ್ ಮನೆಯಲ್ಲಿ ಆದಷ್ಟು ಮಾಡಿ ತಿನ್ನಿ ತಿಂದ್ರೆ ಒಳ್ಳೇದು.

ಹೌದ್ ಹೌದ್ ಹೇಗಿದ್ದೀರಾ ಅಣ್ಣ. ಹಾ ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ? ಹಾ ನಾನ್ ಕೂಡ ಆರಾಮಾಗಿದ್ದೇನೆ.

ಮತ್ತೆ ದೀಪಾವಳಿ celebration ಎಲ್ಲ ಹೇಗ್ ನಡೀತಾ ಇದೆ.

ಹಾ ತುಂಬ ಒಳ್ಳೆ ರೀತಿಯಲ್ಲಿ ನಡಿತಾ ಉಂಟು.

ಹೌದು. ನಿಮ್ಮಲ್ಲಿ ಪಟಾಕಿಯೆಲ್ಲ ಬಿಡ್ಲಿಕ್ಕೆ ಉಂಟಾ ಅಲ್ಲಿ ಎಲ್ಲ.

ಹಾ ಪಟಾಕಿ ಎಲ್ಲ arrange ಆಗಿದೆ ಇನ್ನು celebration ನಡೀಬೇಕು.

ಹಾ ನಿಮ್ಮ ಕಡೆ ಯಾವ ರೀತಿ ಆಚರಣೆ ಇದೆ.

ನಮ್ಮ ಕಡೆ ಎಂತ ಬೆಳ್ಳಿಗ್ಗೆಯೆಲ್ಲ ಈ ದೋಸೆಯೆಲ್ಲಾ ಮಾಡ್ತಾರೆ ಮತ್ತೆ ಅವಲಕ್ಕಿಯೆಲ್ಲ ಮಾಡ್ತಾರೆ.

ಇದು ದೇವರಿಗೆಲ್ಲಾ ಬಡಿಸ್ಲಿಕ್ಕೆ ಉಂಟು . ಹಾ ನಮ್ಮ ಕಡೆ ಕೂಡ ಹಾಗೆ ಹಾ first ಗೆ ನಮ್ದು ತರವಾಡು ಮನೆ ಅಂತ ಇರ್ತದೆ ತರವಾಡು ಮನೆಯಲ್ಲಿ ಹಾ ಗಣಪತಿಗೆ ಬಡಿಸುವಂತಹ ಕ್ರಮಯೆಲ್ಲ ಉಂಟು. So ಗಣಪತಿಗೆ ಬಡಿಸಿ ಆದ್ಮೇಲೆ ನಂತರ ದೈವಗಳಿಗೆಲ್ಲ ಬಡಿಸುವಂತಾ ಕ್ರಮ ಉಂಟು ದೈವಗಳಿಗೆಲ್ಲ ಬಡಿಸಿ ಆದ್ಮೇಲೆ ಪೂಜೆಯೆಲ್ಲ ಆಗಿ ನಂತರ ಊಟ ಆಗ್ತದೆ ಹಾಗೆ.

ಹೌದಾ ದನಗಳಿಗೆಲ್ಲ ಪೂಜೆ ಮಾಡ್ತಾರೆ ಮತ್ತೆ ಬೆಳಿಗ್ಗೆ.

ದನಗಳಿಗೆಲ್ಲ ಹೂ ಮಾಲೆಯೆಲ್ಲ ಹಾಕಿ ಅವ್ರಿಗೆ ಆರತಿಯೆಲ್ಲ ಕೊಟ್ಟು ಮತ್ತೆ ಕೊಟ್ಟಿಗೆಯಿಂದ ಬಿಡ್ತಾರೆ.

ಹಾಗೆ ಪಟಾಕಿ ಎಲ್ಲ ತಂದ್ ಆಗಿದೆ ಅಲ್ವಾ.

ಹೌದೌದು ತಂದ್ ಇಟ್ಟಿದ್ದಾರೆ.

ಮನೆಯಲ್ಲಿ ಯಾವ ರೀತಿಯ ಆಚರಣೆ ನೀವ್ ಹೇಳಿರುವಂತದ್ದು ಈಗ ಮನೆಯ ಆಚರಣೆಯಾ ಅಥವಾ. ಹೌದುದು ನಾನ್ ಈಗ ಹೇಳಿದ ರೀತಿ ಮನೆಯ ಆಚರಣೆಯೇ ಇಲ್ಲಿ ನಮ್ದು. ಹಾ ನಾವ್ ಹೇಳಿರುವಂತದ್ದು ನಮ್ಮ ಕುಟುಂಬದ ಆಚರಣೆ ಅಂದ್ರೆ ನಮ್ದು ಮನೆ ಮತ್ತು ಕುಟುಂಬ ಅಂತ ಬೇರೆ ಇರ್ತದಲ್ಲ Mangalore ಅಲ್ಲಿ ಅಂದ್ರೆ ಕುಟುಂಬದಲ್ಲಿ ಆ ರೀತಿ ಆಚರಣೆ ಮನೆಯಲ್ಲಿ ಆ ರೀತಿ ಇಂತದ್ದು ಯಾವ್ದು ಕೂಡ ಇಲ್ಲ.

ಹಾ ನಮ್ಗೆ direct ಆಗಿ ಹ ದೇವ್ರ ಒಂದು ಪೂಜೆ ಮಾಡ್ತೇವೆ ಹಣತೆಯೆಲ್ಲ ಹಚ್ತೇವೆ ಮತ್ತೆ ರಾತ್ರಿ ಪಟಾಕಿ ಬಿಡ್ತೇವೆ ಹಾಗೆ. ಹೌದು ಇದು ಪೂಜೆಗೆಲ್ಲ ಅದು ದೀಪಾವಳಿ ಕುಟುಂಬ ಸಮೇತರಾಗಿ ಮುಡಿಪು ಎಲ್ಲ ಕಟ್ತಾರಲ್ಲ ತಿರುಪತಿಗೆ ಈಗ ಹೋಗ್ಲಿಕ್ಕೆ ನಮ್ಮ ಕುಟುಂಬದಲ್ಲಿ ಕೂಡ ಹಾಗೆ ಉಂಟು.

ನಮ್ಗೆ ದೀಪಾವಳಿ time ಅಲ್ಲಿ ಅಂತ ಕ್ರಮ ಇಲ್ಲ.

But ನಮ್ಗೆ ತರವಾಡಿನ ಒಂದು ಭೂತ ಕ್ಕೆ ಅಂತ ಒಂದು ಮಾಡ್ತಾರೆ.

ಹೌದೌದು ಆಚೆ ಕಡೆ ಸ್ವಲ್ಪ ಹಾಗೇನೇ ಮಾಡುತ್ತಾರೆ. Mangalore side ನಲ್ಲೆಲ್ಲ ಹಾಗೇನೇ ಮಾಡ್ತಾರೆ ನಮ್ಮ ಭೂತ ದ ಒಂದು ದಿವಸದಲ್ಲಿ ಎಲ್ಲರು ಒಟ್ಟಿಗೆ ಇದ್ದು ಕಾಣಿಕೆಯೆಲ್ಲ ಹಾಕಿ ಬಿಡ್ತಾರೆ. ಹಾಗೆಯೇ ನಿಮ್ಮ ಕಡೆ ದೀಪವಾಳಿಯೆಲ್ಲ ಗಮ್ಮತ್ತಲ್ಲ. ಹೌದೌದು ಗಮ್ಮತ್ ಗಮ್ಮತ್.

ಮತ್ತೆ ದೀಪಾವಳಿಯ ವಿಚಾರ ಹೇಳ್ತೇವೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಪೂಜೆಯ ವಿಧಾನ ಉಂಟಲ್ಲ.

ನಿಮ್ಮದು ಯಾವ ಕಡೆ ಹೇಳಿ Mangalore ಅಲ್ಲಿ.

Mangalore side ನನಿಗೆ Bantwal side ಬರ್ತದೆ ನಂದು. ಹೊ Bantwal side ಬರ್ತದ. Bantwal ದಲ್ಲಿ ಆಚರಣೆ ಮತ್ತು ನಮ್ಮ ಕಡೆ ಇರುವಂತಹ ಆಚರಣೆ ಕೂಡ ಒಂದೇ ಅನ್~ ಅನ್ಕೊಳ್ತೇನೆ ನಾನು.

ಹೌದಾ ನನ್ಗೆ ಒಂತರಾ change ಅನ್ನಿಸ್ತದೆ Mangalore ಅಲ್ಲಿ Bantwal side ನಲ್ಲಿ ಉಂಟಲ್ಲಾ ನಾವ್ ಈ ತರ ಎಲ್ಲ ಈಗ ಪೂಜೆಯೆಲ್ಲ ಮಾಡ್ತಾರಲ್ಲ ನಮ್ಮ ಮನೆಯಲ್ಲಿ ಮಾಡ್ತಾರಲ್ಲ.

ಅದನ್ನೆಲ್ಲಾ ಆ ಕಡೆ ಮನೆಯಲ್ಲಿ ಮಾಡುದಿಲ್ಲ ಇಲ್ಲಿ Karkala side ನಲ್ಲಿ ಸ್ವಲ್ಪ change ಯೇ ಕಾಣ್ತದೆ ನನ್ಗೆ.

ಹ ನಾನು ಇದ್ದ ಕಡೆ ಯಾರು ಹಾಗೆ ಆ ರೀತಿ ಮಾಡಲ್ಲ ಮನೆಯಲ್ಲಿ ಪೂಜೆಯೆಲ್ಲ ಮಾಡಲ್ಲ ಇದು ದನದ ಪೂಜೆ ಎಲ್ಲ ಮಾಡ್ತಾರೆ.

ಹಾ ಮತ್ತೆ ಇದು ಮನೆ ಪೂಜೆ ಅದು ಕಡಿಮೆ ವರ್ಷದಲ್ಲಿ ಒಂದೇ ಸಲ ದೈವಗಳಿಗೆ ಬಲಸುದು .

ಇಲ್ಲಿ ಈ ಕಡೆಯೆಲ್ಲ ಒಂದು ವರ್ಷಕ್ಕೆ ಒಂದು ಚೌತಿ ದೀಪಾವಳಿಗೆ ಮತ್ತೆ .

ಮೂರು ಇದ್ ಮಾಡ್ತಾರೆ ಪೂಜೆ ಮಾಡ್ತಾರೆ ಈ ಕಡೆ ಹ್ಮ್‌.

ಗ್ರಂಥಾಲಯ ಅಂತ ಅಂದ್ರ ಈಗ ನಾವು ಹಲವಾರು ಪುಸ್ತಕಗಳನ್ನ ಒಂದ ಜಾಗದಲ್ಲಿ ಇಟ್ಟಿರ್ತೇವಲ್ಲಾ, ಅದಕ್ಕ ನಾವು ಗ್ರಂಥಾಲಯ ಅಂತಂದ ಕರಿತೀವಿ. ನಾವು ಪ್ರತಿನಿತ್ಯ ಗ್ರಂಥಾಲ~ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನ ಪ್ರತಿ ನಿತ್ಯ ಓದ್ಲೇಬೇಕು, ಇದರಿಂದ ನಮ್ಮ ಜ್ಞಾನ ಭಂಡಾರ ಹೆಚ್ಚಗಿ ಆಗತೇತಿ, ಗ್ರಂಥಾಲಯದಲ್ಲಿ ಕೇವಲ ಪಠ್ಯ ಪುಸ್ತಕಗಳನ್ನ ಮಾತ್ರ ಓದುದಲ್ಲಾ ಅದ್ರ ಜೊತಿಗ ನಾವು, ಪಠ್ಯೇತರ ಪುಸ್ತಕಗಳನ್ನ ಕೂಡ ನಾವು. ಓದಬೇಕ ಆಗ್ತೇತಿ, ಆಮೇಲೆ ಅದ್ರಲ್ಲಿ ಇರ್ತಕ್ಕಂತ ಜಗತ್ತ ಪ್ರಸಿದ್ಧವಾದಂತ, ರಾಮಾಯಣ ಮಹಾಭಾರತ ಇಂತಾ ಪುಸ್ತಕಗಳನ್ನ ಓದಬೇಕ, ಮತ್ತ ಭಗವತ್ ಗೀತೆ, ಬೈಬಲ್, ಕುರಾನ್ ಆಮೇಲೆ ಕೌಟಿಲ್ಯನ ಅರ್ಥ ಶಾಸ್ತ್ರ. ಇವು ಅತ್ಯಂತ ಜಗತ್ ಪ್ರಸಿದ್ಧವಾದಂತ ಪುಸ್ತಕಗಳನ್ನು, ಮತ್ತ ವೇದ ಉಪನಿಷತ್ತುಗಳು, ಪುರಾಣ ಪುಣ್ಯಕಥೆಗಳು ಈತರದ ಎಲ್ಲಾ ರೀತಿಯ ಪುಸ್ತಕಗಳನ್ನು ನಾವು ಓದ್ಲೇಬೇಕು, ಓದಿದ್ರ ನಮ್ಗ ಇದ್ರಿಂದ ನಮಗ, ಅಹ್ ನಮ್ಮ ಜ್ಞಾನ ಜ್ಯೋತಿ ಹೆಚ್ಗಿ ಆಗ್ತೇತಿ.

ಆಮೇಲೆ, ಹ ಗ್ರಂಥಾಲಯದಲ್ಲಿ ನಾವು ಅಹ್ ದಾರ್ಶನಿಕರ ತತ್ವ~ ತತ್ವಶಾಸ್ತ್ರಗಳನ್ನ, ಆಮೇಲೆ ಕಥೆಗಳನ್ನ ಕಾದಂಬರಿಗಳನ್ನ, ಆಮೇಲೆ ನಾಟಕಗಳನ್ನ ಆಮೇಲೆ ಅಹ್ ಕವಿತೆಗಳು ಕವನಗಳು. ಆಮೇಲೆ ಪ್ರವಾಸದ, ಅಹ್ ಪ್ರವಾಸದ ಸಿಗ್ತಾವ ಪುಸ್ತಕಗಳು, ಆತರದ ಪುಸ್ತಕಗಳನ್ನ ಮತ್ತ ಸಾಹಿತ್ಯದ ಬಗ್ಗೆ ಕೃತಿಗಳ ಬಗ್ಗೆ, ಆಮೇಲೆ ಧಾರ್ಮಿಕತೆಯ ಬಗ್ಗೆ, ಆಮೇಲೆ ಶೈಕ್ಷಣಿಕತೆ ರಾಜಕೀಯತೇ. ಈ ರೀತಿ ಪುಸ್ತಕಗಳಲ್ಲಿ ಒಂದ್ ರೀತಿ ಇರಂಗಿಲ್ಲಾ, ಅನೇಕ ರೀತಿ ಇರ್ತಾವ್, ನಾವು ಒಂದೆ ರೀತಿ ಆದಂತ ಪುಸ್ತಕಗಳನ್ನ ಓದಬಾರದು, ಈ ರೀತಿ ಎಲ್ಲ ರೀತಿಯಾದಂತ ಹಲವಾರು ಪುಸ್ತಕಗಳನ್ನ ನಾವು ಓದುದರಿಂದ ಏನಾಗತೈತಿ ನಮ್ಮಲ್ಲಿ ಅರಿವು ಅನ್ನೋದು ಹೆಚ್ಗಿ ಆಗತೈತಿ. ಆಮೇಲೆ ಅವು ಪುಸ್ತಕಗಳು ನಮಗ ಮಾರ್ಗದಶಕಗಳಾಗಿರ್ತಾವ್, ಪುಸ್ತಕಗಳಂದ್ರ ನಮ್ಗ ಉತ್ತಮ ಸ್ನೇಹಿ ಇದ್ದಂಗವ್, ನಮ್ಗ ಗುರುಗಳಿದ್ದಂಗ, ಅದಕ್ಕೋಸ್ಕರ ನಾವು ಪುಸ್ತಕಗಳನ್ನ ಓದುದ ಮಾತ್ರ ಬಿಡಾಕ ಹೋಗ್ಬಾರ್ದ ಯಾವತ್ತು. ಅಹ್ library ಪ್ರತಿ ನಿತ್ಯ ಒಂದ, ಅರ್ಧ ಗಂಟೆನಾದ್ರು ಹೋಗಿ ನಾವು ಒಂದ್ ಅರ್ಧ ಗಂಟೆನಾದ್ರು ಯಾವದಾದ್ರು ಒಂದು ವಿಷಯದ ಬಗ್ಗೆ ನಾವ್ ಅದ್ರಲ್ಲಿ ಅಧ್ಯಯನವನ್ನ ಮಾಡ್ಬೇಕ, ಅಧ್ಯಯನವನ್ನ ಮಾಡುವಾಗ ನಾವು ನಿಶ್ಯಬ್ದವಾಗಿ ಕುಳಿತ್ಕೊಂಡಿರ್ಬೇಕ್. ಅಂದ್ರೆ ಅಹ್ library ಒಳಗ ಏನೊ ಒಂದ ಅನುಕೂಲ ಮಾಡಿ ಕೊಡ್ತಾರ ನಮ್ಗ, ಎಲ್ಲಾ ಪುಸ್ತಕಗಳನ್ನ ನಾವ್ ದುಡ್ಡ ತೊಗೊಂಡ ಓದಬೇಕಪಾ ಅಂತಂದ್ರ ಆಗಂಗಿಲ್ಲಾ, ಅದಕ್ಕ library ಅಲ್ಲಿ ತುಂಬಾ ಅನುಕೂಲ ಇರತೇತಿ ನಾವ ಅಲ್ಲಿ ಪುಸ್ತಕಗಳನ್ನ ತೊಗೋಬಹುದು ತಗೊಂಡ ಆಮೇಲೆ ಓದ್ಬೇಕ. ಓದಿ ಮತ್ತೆ ಅಲ್ಲೆ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ವಾಪಾಸ್ ಕೊಡ್ಬೇಕು, ಕೊಟ್ಟು ಅದನ್ನ ಅದರ ಗ್ರಂಥಾಲಯದ ಅನುಕೂಲತೆನ್ನ ನಾವ್ ಮಾಡ್ಕೊಬೇಕ ಅದನ್ನ, ನಮ್ಮ ಒಂದ ಜೀವನವನ್ನ ರೂಪಿಸಿಕೊಳ್ಳಾಕ ಗ್ರಂಥಾಲಯ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತೇತಿ. ಅದಕ್ಕೋಸ್ಕರ ನಾವ್ ಪುಸ್ತಕಗಳನ್ನ ಓದ್ಲೇಬೇಕು, ಈಗ ನಾವ್ ಪುಸ್ತಕ ಓದ್ಬೇಕಂದ್ರೆ ನಾ ಅದ್ರಲ್ಲಿ ಯಾವದೇ ರೀತಿ ಅಂತರ ಇರಂಗಿಲ್ಲಾ, ಅಂದ್ರೆ ಇವಾ ಚಿಕ್ಕವಾ ಸಣ್ಣವಾ ಅಂತೇಳಿ ಈತರ ಏನ್ ಇರಂಗಿಲ್ಲಾ ಯಾವುದೇ ಜಾತಿ ಭೇದ ಇಲ್ಲದೆ. ಆಮೇಲೆ ಭಾಷೆಗಳ ಭೇದವಿಲ್ಲದೆ ವಯಸ್ಸಿನ ಅಂತರವಿಲ್ಲದೆ, ಪ್ರತಿಯೊಬ್ರು ಚಿಕ್ ಮಕ್ಕಳು, ದೊಡ್ಡವರು, ಹೆಣ್ಮಕ್ಳು ಈರೀತಿ ಎಲ್ಲಾರು ಕೂಡ, ಆಮೇಲೆ ಶಿಕ್ಷಕರು, ವಿದ್ಯಾರ್ಥಿಗಳು, ಸಂಶೋಧಕರು. ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ಪುಸ್ತಕಗಳನ್ನ ಓದ್ಲೇಬೇಕು ಆಮೇಲೆ ಹಿರಿಯ ನಾಗರಿಕರ ಅವರು ಕೂಡ ಏನಾಗ್ತೇತಿ ಈಗ ಅವ್ರಿಗೆ ಸಮಯ ಹೋಗ್ತಿರಂಗಿಲ್ಲ, ಅಂತಾ time ಅಲ್ಲಿ ಅವರು ಕೂಡ ಏನ್ಮಾಡ್ಬೋದು ಪುಸ್ತಕಗಳನ್ನ ಒದ್ಬೋದು. ಆಮೇಲೆ ಇವ್ರು, ಹತ್ತೊಂಬ್ಬತ್ತನೂರ ನಲವತ್ತೆರಡರಲ್ಲಿ, ನಾವು ಪುಸ್ತಕ ದಿನಾಚರಣೆ ಅಂತಂದ್ಹೇಳಿ, ಮೊಟ್ಟ ಮೊದಲನೇದಾಗಿ ವಿಶ್ವ ಪುಸ್ತಕ ದಿನಾಚರಣೆಯನ್ನ ಮಾಡಲಾಗಿತ್ತು, ಈಗ ಅದಕ್ಕೊಸ್ಕರ ಪ್ರತಿ ವರ್ಷನು ಅವಾಗಿಂದ. ಏಪ್ರಿಲ್ ಇಪ್ಪತ್ತಮೂರು ದಿನದಂದು, ವಿಶ್ವ ಪುಸ್ತಕ ದಿನಾಚರಣೆ ಅಂತ ಹೇಳಿನ ಆಚರಣೆ ಮಾಡ್ತಾರ, ಆ ವರ್ಷಕ್ಕ ಒಂದ್ ಸರಿನಾದ್ರೂ ಆ ಆ ಪುಸ್ತಕ ಆಚರಣೆ ಮಾಡುನ ಅಂತ ಹೇಳಿ. ಅಂದ್ರ ಅವಾಗ್ಲೂ ಎಲ್ಲರು ಕೂಡ ಅವಗು ಆಚರಣೆ ಮಾಡುದರ ಮೂಲಕ, ಆ ಪುಸ್ತಕಗಳ ಮಹತ್ವ ಹೇಳುದಾಗ್ಲಿ ಆಮೇಲೆ, ಗ್ರಂಥಾಲಯಗಳ ಮಹತ್ವನು ಜನರಿಗೆ ಗೊತ್ತಾಗ್ಬೇಕಂತ್ ಹೇಳಿ ಆ ಒಂದು ಆಚರಣೆಯನ್ನ ಮಾಡ್ತಾರೆ. ಆಮೇಲೆ DVG ಅವ್ರು ಪುಸ್ತಕಗಳ ಬಗ್ಗೆ ಸುಂದರವಾಗಿ ಹೇಳತಾರ, ಏನ್ಪಾ ಅಂತಂದ್ರೆ, ತೆರೆದ ಕಿಟಕಿ ಮನೆಯ ಬೆಳಕಿಗೆ ಆ ತೆರೆದ ಪುಟಗಳು ಮನದ ಬೆಳಕಿಗೆ. ಅಂದ್ರೆ ನಾವ ಪ್ರತಿ ಒಂದು ಪುಟ ತಿರುವಿದಾಗು ಅದ್ರಲ್ಲಿ ಒಂದೊಂದು ಹೊಸ ಹೊಸ ವಿಷಯ ಇರತೇತಿ, ಆಮೇಲೆ ಹೊಸ ಹೊಸತನ್ನ ನಾವ್ ಕಲಿಬೋದು, ಅದಕ್ಕೊಸ್ಕರ ನಾವ್ ಪುಸ್ತಕಗಳನ್ನ ಓದ್ಲೇಬೇಕಂತಂದ್ಹೇಳಿ . ಇದರಿಂದ ಈಗ ನಾವ್ ಪುಸ್ತಕಗಳನ್ನ ಓದುದರಿಂದ, ನಮ್ಮ ಜ್ಞಾನ ಬೆಳಕಾಗುವುದು ಅಷ್ಟ ಅಲ್ಲ ಅಂದ್ರ ನಮ್ಮ ಅಜ್ಞಾನವೆಂಬ ಅಂದಕಾರವನ್ನು ಹೊಗಲಾಡಿಸಿ, ಇದು ಜ್ಞಾನವೆಂಬ ಬೆಳಕನ್ನ ನಮ್ಮ ಜೀವನಕ್ಕ ರೂಪಿಸಿ ಕೊಡತೇತಿ, ಇದು ಪುಸ್ತಕಗಳನ್ನೋದು. ಅದಕ್ಕೊಸ್ಕರ ಗ್ರಂಥಾಲಯ ಅನ್ನೋದು ಏನ, ಒಂದ ಜ್ಞಾನ ದೇಗುಲಾ ಅಂತ ಕರೀತೇವಿ ಅಲ್ಲಾ ನಾವು, ಅದ ಗ್ರಂಥಾಲಯದಾಗ ಹೋಗಬೇಕಂದ್ರ ನಾವ ಕೈ ಮುಗದ ಒಳಗ ಹೋಗ್ಬೇಕ, ಅಂದ್ರ ಅದು ಓದುಗರಿಗೆ ಒಂದು ದೇವಾಲಯ ಇದ್ದಂಗ ಗ್ರಂಥಾಲಯ ಅಂತಂದ್ರ. ಅಷ್ಟೊಂದು ಮಹತ್ವವನ್ನ, ಅ ಗ್ರಂಥಾಲಯ ಹೊಂದೈತಿ, ಇದು ಗ್ರಂಥಾಲಯ ಏನ್ ಐತಲ್ಲಾ ಒಂದ ಪೀಳಿಗೆ ಇಂದ ಮತ್ತೊಂದು ಪೀಳಿಗೆಗೆ, ಹಂಗ ಜ್ಞಾನವನ್ನು ವರ್ಗಾವಣೆ ಮಾಡ್ಕೋತ ಮಾಡ್ಕೋತ ಹೊಕ್ಕೇತಿ ಇದು.

ಹಾ ಹಾ ನಾವು ಆರಾಮ ಏನ್ ಮಾಡ್ತಾ ಇದ್ದೀರಾ? ನಾನ್ ಈಗ ಕುತ್ಕೊಂಡಿದ್ದೇನೆ just ನೀವೇನ್ ಮಾಡ್ತಾ ಇದ್ದೀರಾ? ನಾನ್ ಅದೊಂದು ಸೆಗಣಿ ಎಲ್ಲ ಉಂಟಲ ಅದನ್ನು ಒಂದೂ clean ಮಾಡ್ತಾ ಇದ್ದೇನೆ ಅಂದ್ರೆ ಗೊಬ್ಬರ ಮಾಡ್ತಾ ಇದ್ದೇನೆ ಈಗ ಪರಿಸರ ಎಲ್ಲ ಕ್ರಿಮಿನಾಶಕ ಗೊಬ್ಬರ ಸಿಗುದು ಅಲ.

ಅದು ಆರೋಗ್ಯದ ಮೇಲೆಸ ತುಂಬ ಪರಿಣಾಮ ಬೀಳ್ತದೆ.